ಲೆಗ್ ಫೀಸ್ಗೆ ಥೋಮಬತ್ ಒಂಬತು ರುಪಾಯೀ ಕೊಡ್ಬೇಕಾದ್ರೆ ಅದೇ ಲೆಗ್ ಫೀಸ್ ತಕೊಂಡ್ ಬಂದು ಮನೇಲ್ ಮಾಡ್ಕೊಂಡ್ರೆ ಅಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಮನೆಲ್ ಮಾಡಿದ್ ಆ ತರ ಟೇಸ್ಟ್ ಬರಲ್ಲ.

ಯಾವ್ದೋ ಒಂದ್ ಫನ್ಕ್ಷನ್ಗ್ ಹೋದಾಗ ನಮ್ನ ಸ್ವಾಗತ ಮಾಡ್ತಾರಲ್ವಾ. ಅದು ಅವ್ರು ಆ ವಿದಾಯಪೂರ್ವಕ ಸ್ವಾಗತ ಮಾಡಿದಾಗ ನಮಗೂ ತುಂಬಾವೆ ಖುಷಿಯಾಗು--

ಒಂದೊಂದ್ ಎ ಮೈಸೂರಲ್ ಒಂದೊಂದು ಏರಿಯಾಕ್ಕೂ ಒಬ್ಬೊಬ್ರು ಅದ್ಯಕ್ಷಗಳಿರ್ತರೆ ಎಲ್ಲ ಅವ್ರೆ ಉಸ್ತುವಾರಿ ಎಲ್ಲಾ ವಹಿಸ್ಕೊಂಡಿರ್ತರೆ ಹಿಂದಿನ್ ಕಾಲದಲ್ಲಿ ಏನು ಇರ್ಲಿಲ್ಲ.